ಈ ಚಿತ್ರದಲ್ಲಿ ರೈಲಿನ ಹಳಿಗಳು ಪಕ್ಕ ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲಿ ಇದೆ. ಒಂದ್ --

ಕಿನ ನೆಲದಲ್ಲಿ ಇಂಟರ್ ಲಾಕ್ ಹಾಕಿದ್ದಾರೆ ಪೆಟ್ರೋಲ್ ಬಂಕ್ನಲ್ಲಿ ಒಬ್ಬ ವ್ಯಕ್ತಿ ಕೆಲ್ಸ ಮಾಡುತ್ತಿದ್ದಾನೆ ಆಹ್ ಅದರ ಪಕ್ಕದಲ್ಲಿ ಒಂದು ನಾಯಿ ಮಲಗಿದೆ ಮತ್ತು ಬೈಕ್ ಗಳು ಇದೆ ದೊಡ್ಡ್ ಬೋರ್ಡ್ ಅನ್ನ ಹಾಕಿದ್ದಾ --

ಈ ಚಿತ್ರವೂ ಬೇಕರಿ ಅಂಗಡಿಯಾದ್ದಾಗಿದೆ. ಆ ಬೇಕರಿ ಅಂಗಡಿಯಲ್ಲಿ ಗಾಜಿನಿಂದ ಮಾಡಲ್ಪಟ್ಟ ಒಂದು ಬಾಕ್ಸ್ ಇದೆ. ಅದರೊಳಗೆ ಸಿಹಿ ತಿಂಡಿಗಳು ಇವೆ ಲಾಡು ಇದೆ.